ಸ್ಥಳವು ಪ್ರಶಾಂತತೆಯಿಂದ ಕೂಡಿದೆ ಸುಂದರ ತಾಣವಾಗಿದೆ.

ಸ್ಟೇಜ್ ನ ಮೇಲೆ ನಾಲ್ಕು ವಸ್ತುಗಳಿವೆ ಸ್ಟೇಜ್ ನ ಹಿಂದೆ ಒಬ್ಬ ವ್ಯಕ್ತಿಯನ್ನು ನಿಂತಿದ್ದಾರೆ.

ಶೋ ರೂಮ್ ನ ಎದುರಗಡೆ ದೊಡ್ಡದಾದ ಮರವಿದೆ ಶೋರೂಮ್ ನ ಬದಿಯಲ್ಲಿ ಮತ್ತೊಂದು ಕಾರ್ ಹೋಗುತ್ತಿದೆ ಜನರು ಓಡಾಡುತ್ತಿದ್ದಾರೆ.

ಮದುವೆಯ ಸಂಭ್ರಮದಲ್ಲಿದ್ದಾರೆ ವರ ಮತ್ತು ವಧು ಸ್ಟೇಜಿನ ಮೇಲೆ ನಿಂತಿದ್ದಾರೆ.

ಸ್ಟೇಜಿನ ಕೆಳಗೆ ಮೊಬೈಲ್ ನಲ್ಲಿ ಫೋಟೋ ವನ್ನು ತೆಗೆಯಲಾಗುತ್ತಿದೆ.

ಸ್ಪರ್ಧಾ ಚಿಗುರು ಕೋಚಿಂಗ್ ಸೆಂಟರ್ ಎಂಬ ನಾಮಫಲಕವಿದೆ.

ಮೈದಾನದ ಹೊರಗಡೆ ಒಂದು ಟವರ ನ್ನು ಕಾಣಬಹುದಾಗಿದೆ ಮತ್ತು ಒಂದು ಮನೆಯೂ ಸಹ ಇದೆ.

ಜಿಮ್ ನ ಗೋಡೆಯ ಮೇಲೆ ಇಂಡಿಯಾ ದ ಫ್ಲಾಗ್ ಇದೆ.